ಈ ತರ ಕೆಲಸ ಈ ತರ ಉತ್ತಮ ಕಾರ್ಯ ಮಾಡೋದ್ರಿಂದ ಸಮಾಜಕ್ಕೆ ಒಳಿತನ್ನು ಆಗುತ್ತದೆ.

ಇದೊಂದು ಸುಂದರವಾದ ತಾಣವಾಗಿದೆ ಇಲ್ಲಿ ರಾತ್ರಿ ವೇಳೆಯಲ್ಲಿ --

ಬಾಳ ಸೂಪರ್ ಆಗಿ ಕಾಣುತ್ತದೆ ಆ ಎಲ್ಲವನ್ನು ಇಲ್ಲಿಂದ ನೋಡಬಹುದು .

ಇದು ಸುಂದರ ಇದು ನಗರದ ನಿ ಸುಂದರವಾದ ತಾಣವಾಗಿದೆ.